ಇದು ಒಂದು ದೊಡ್ಡದಾದ ಕಾಲೇಜ್ ಆಗಿದೆ ಇದರ ಸುತ್ತಮುತ್ತ ತುಂಬಾ ಜಾಗ ಇದೆ ಇದರ ಮುಂದೆ ತುಂಬಾ ಕಾರುಗಳು ಮತ್ತು ಬಸ್ಸುಗಳು ನಿಂತಿದೆ.

ಇದು ಒಂದು ಸುಂದರವಾದ ಉದ್ಯಾನವನವಾಗಿದೆ. ಇಲ್ಲಿ ಸುತ್ತಮುತ್ತ ತುಂಬಾ ಗಿಡ ಮರಗಳನ್ನು ನಾವು ನೋಡಬಹುದು. ಇದು ತುಂಬಾ ಸುಂದರವಾಗಿ ಕಾಣುತ್ತಿದೆ ಮತ್ತು ಒಂದು ಬೆಟ್ಟವು ಕೂಡ ನಾವು ನೋಡಬಹುದಾಗಿದೆ.

ಶಾಪಿಂಗ್ ಮಾಲ್ ಆಚೆಅಹ್ ತುಂಬಾ ತರದ ವೆಹಿಕಲ್ ಗಳನ್ನು ನಾವು ನೋಡಬಹುದು ಮತ್ತು ಅಹ್ ಒಂದು ರಸ್ತೆಯನ್ನು ನಾವು ನೋಡಬಹುದು.

ಯಾವುದೊ ಒಂದು ಸಮಾರಂಭ ಸಮಾರಂಭದ ಮೇಲ್ಚಾವಣಿಯಲ್ಲಿ ಒಂದು ಹೂವಿನ ಚಿತ್ರವನ್ನು ಹಾಕ್ಕಿ ಬಿಳಿ ಮತ್ತು ಗುಲಾಬಿ ಬಣ್ಣದ ಬಟ್ಟೆಯನ್ನು ಯೂಸ್ ಮಾಡಿ ಒಂದು.

ಒಂದು ಮನೆ ಎರಡು ಕಂಬಗಳಿವೆ ಅದರ ಪಕ್ಕದಲ್ಲಿ ಖಾಲಿ ಜಾಗ ಮತ್ತು ಹುಲ್ಲುಗಳು ಬೆಳದಿದೆ. ಅದ್ರ ಹಿಂದೆ ಕಾಂಪೌಂಡ್ ಇದೆ. ಅದರ ಹಿಂದೆ ಒಂದು ಬ ಮನೆಯನ್ನು ನಾವು ನೋಡಬಹುದಾ --

ಇದು ಕಲ್ಲಿನಿಂದ ಮಾಡಿರುವ ಕೋಟೆಯಾಗಿದೆ ಅಲ್ಲಲ್ಲಿ ಗಿಡಮರಗಳನ್ನು ನಾವು ನೋಡಬಹುದು ಕಲ್ಲುಗಳು--